ಹೌದೌದು. ಹ್ಮ್ .

ಮತ್ತೆ ಆ ಕಡೆಯಿಂದ ಬಂದ್ ಬೇಕಾದ್ರೆ ಈ side ಬೇಗ ಬಂದ್ರೆ ಮಲ್ಪೆ side ಹೊಗ್ಬೋದು.

ಹಾ. ಹೋಗಿ .

ಹ್ಮ್. ಇಲ್ಲಿ Mullayanagiri ಇದು ಅಲ್ಲೇ ಮೇಲೆ ಹೋಗ್ಲಿಕ್ಕೆ ಎಷ್ಟ್ ಹೊತ್ತ್ ಬೇಕಾಗ್ತದೆ ?

ಒಂದು weekend ಅಲ್ಲಾದ್ರೆ traffic ಇರ್ತದೆ ಏನೊ ಅಲ್ಲಾ.

ಹ್ಮ್ . Traffic ಅಲ್ಲೇ ಸ್ವಲ್ಪ ಕಷ್ಟ ಆಗ್ತದೇನೋ .

Date ಆಗ ಎರಡು ದಿನ ಅದೇ date fix ಮಾಡಿದ್ದೇವೆ ಈಗ ಸದ್ಯಕ್ಕೆ.

ಹಾ ಅದು ಇನ್ನು change ಆಗ್ತದಾ ಇಲ್ವೋ ಗೊತ್ತಿಲ್ಲ. ಒಟ್ಟು ಎಂಟು ಅಂದ್ರೆ weekend ಎಲ್ಲಾ free ಇರ್ತಾರಲ್ಲ.

ಹಾಗಾಗಿ ನೀನು weekend ಅಲ್ಲಿ free ಇರೋದು ಬೇರೆ ದಿನ free ಇರುದಿಲ್ಲ.

. ಹಾಗಾಗಿ ಹೌದು ಅದೇ ಎರಡು ದಿನ ಹೋಗೋಣ ಅಂತ plan ಹಾಕಿದ್.

ಹ್ಮ್ ಈಗ ಒಂದು ಸ್ವಲ್ಪ weather ಒಳ್ಳೆ ಇರ್ತದಲ್ಲ.

ಹ್ಮ್ . ಮತ್ತೆ?

ನಾನ್ ಈಗ ಇಲ್ಲಿ ಪಳ್ಳದತ್ರ ಇದ್ದೆ.

ಹ್ಮ್ beach ಗೆ ನೋಡುವ ಇನ್ನೊಂದ್ ಸತ್ತಿ.

ನಾನು ಚೆನ್ನಾಗಿದೀನಿ. ಏನ್ ಮಾಡ್ತೀದ್ದೆ? ನಾನ್ ಕೂತ್ಕೊಂಡಿದ್ದೆ ಮನೇಲಿದ್ದೆ ಇವತ್ತ್ holiday ಅಲ್ವಾ?

ಆಯಿತು.ನಿಂದಾಯ್ತಾ? ಆ ನಾನಿನ್ನ ಮಾಡ್ಲಿಲ್ಲಾಮ್ಮ ಆ ಸ್ವಲ್ಪ ಕೆಲ್ಸ ಇತ್ತು ಅದಿಕ್ಕೆ .

ಎಲ್ಲ ಹೆಳ್ಬೇಕ್ ಏನ್ Sunday special ನೀನೆ ಹೆಳ್ಬೇಕು. Sunday special ಅಂಥದ್ದೆನಿಲ್ಲ .

ಏ ಕುಸುಮಾ ಹೇಳು ನೀನು ಕಾಂತಾರ movie ನೋಡ್ದಾ?

ಆ ಕಾಂತಾರ movie ನೋಡೋಕೆಷ್ಟು ಚೆಂದ ಐತೆ ಆದ್ರೆ ನನಿಗದು ನಂಬಿಕೆನೆ ಆಗ್ತಾ ಇಲ್ಲ ಅದು ನಿಜವಾದ ಘಟನೆನಾ ಅಥವಾ ಮಂಗಳೂರ್ ಕಡೆ ಈ ತರ ನಿಜ್ವಾಗ್ಲೂ ನಡಿಯುತ್ತಾ? ಆ ನನಿಗಿದು ನಿಜ್ವಾಗ್ಲೂ ನಂಬೊಕೆ ಆಗ್ತಾ ಇಲ್ಲ ಕಣೆ? ಹೌದಾ ಇಲ್ಲ ಇದು ನಿಜ್ವಾದ ದಂತ ಕಥೆನೆ ನಡೆದಿರೋದೆ ಅವ್ರು ತೊರ್ಸಿರದು.

ಹೌದು ಅದನ್ನೇ ನಿರ್ಮಾಣ ಮಾಡಿದಾರೆ.

ಮತ್ತೆ ಏ ರಿಷಬ್ ಶೆಟ್ಟಿ ಅನ್ನೋವ್ರು ಎಷ್ಟು ಒಳ್ಳೆ ಕಲಾವಿದರು

director ಕೂಡನು ಹೌದು ಅಂತೆ. ಅವ್ರಿಗೆ ಈ idea ಎಲ್ಲಿಂದ ಹೊಳಿಯುತ್ತೋ ಅಲ ಹೌದೌದು ತುಂಬಾ ಚೆನ್ನಾಗ್ ಮೂಡಿ ಬಂದಿದೆ ಚಿತ್ರ

ಜೊತೆಗೆ ಇದು ತುಂಬಾ world famous ಆಗಿದೆ KGF chapter movie ಗೂನು beat ಕೊಟ್ಟಿದೆ ಅಂತ record.

ಮತ್ತೆ ತುಂಬ ಚೆಂದ ಮೂಡಿ ಬಂದಿದೆ ಇದು.

ಇದು ಸ್ಪೂರ್ತಿ ಬಂದು ಪಂಜುರ್ಲಿ ದೈವದ ಕಥೆ ಇದು ನಿಜವಾದ ದಂತಕಥೆಯಾಗಿದೆ.

ಈ ಪಂಜುರ್ಲಿ ದೇವರ ಬಗ್ಗೆ ಏನು ಇದ್ರು ಬಗ್ಗೆ ಕೆಲವು ಮಾಹಿತಿ ಕೊಡ್ತೀಯಾ? ಹ ಅದು ಏನಿಲ್ಲ ಕರ್ನಾಟಕದಲ್ಲಿ ಕರಾವಳಿ ಭಾಗವನ್ನ ತುಳುನಾಡು ಅಂತ ಕರಿತಾರೆ.

ಹೌದು ಅದ್ ಆ ಪ್ರದೇಶದಲ್ಲಿ ಇದು ಹೆಸರು ಪಡೆದುಕೊಂಡಿದೆ. ಅಲ್ಲಿ ತುಂಬಾ ಆಚರಣೆಗಳು ಮತ್ತೆ ನಂಬಿಕೆಗಳು ವಿಶೇಷವಾಗಿ ನಂಬುತಾರೆ ಆ ಜನರು.

ಆ ಅದೇ ಈ ಕಾಂತಾರ cinema ದಲ್ಲಿ ಪಂಜುರ್ಲಿ ಗುಳಿಗ ದೈವದ ಕಥೆನೇ ಅವ್ರು ಚಿತ್ರಿಸಿದ್ದಾರೆ.

ಅಲ್ಲಿ ಹಂದಿ ಆ ಹಂದಿಗೆ ಎನಂತ ಕರೀತಾರೆ ಅಂದ್ರೆ ಆ ತುಳು ಭಾಷೆಯಲ್ಲಿ ಪಂಜಿ ಅಂದರೆ ಹಂದಿ ಅಂತ ಕರಿಯುತ್ತಾರೆ.

ಈ ಹಂದಿ ಕಥೆನೆ ಅಲ್ಲಿ ತೊರ್ಸಿರೋದು.

ಆ ಹಂದಿ ಕಥೆ ಎನಂದ್ರೆ ಆ ಹಂದಿ ಶಿವನ ವಿಶೇಷ ಆಶೀರ್ವಾದ ಪಡೆದಿರುತ್ತದೆ.

ಅದು ತುಳುನಾಡಿಗೆ ಬರುತ್ತದೆ.

ಅದು ಪಾರ್ವತಿ ಬಯಕೆ ಅನುಸಾರವಾಗಿ ಶಿವನು ಒಂದು ಕಾಡನ್ನು ನಿರ್ಮಾಣ ಮಾಡುತ್ತಾನೆ.

ಅಲ್ಲಿ ಆ ಕಾಡಿನಲ್ಲಿ ಒಂದು ಹಂದಿ ಮರಿಗಳು ಹಾಗೂ ಹಂದಿಗಳು ನೆಲೆಸುತ್ತಿರುತ್ತದು.

ಆ ದಿವಸ ಶಿವನು ಭೇಟೆಗಾಗಿ ಕಾಡಿಗೆ ಬರುತ್ತಾರೆ .

ಅಲ್ಲಿ ದೊಡ್ಡ ಹಂದಿಗಳೆಲ್ಲ ಹೆದರಿಕೊಂಡು ಗಾಬರಿಯಿಂದ ಕಾಡಿನಲ್ಲಿ ಅಡಗಿ ಕೊಳ್ಳುತ್ತಾರೆ.

ಆಮೇಲೆ ಆ ಆದ್ರೆ ಆದ್ರಲ್ಲಿ ಚಿಕ್ಕ ಮುಗ್ಧ ಹಂದಿ ಒಂದು ಏನು ತಿಳಿಯದೆ ಅಲ್ಲೇ ಸ್ತಬ್ಧವಾಗಿ ನಿಂತಿಬಿಡುತ್ತದೆ.

ಅವಗೇನಾಗತ್ತೆ ಅಂದ್ರೆ ಆಗ ಹಂದಿಯ ಮುಗ್ಧ ತನಕ್ಕೆ ಮರುಳಾದ ಶಿವನು ಆ ಹಂದಿಯ ಕೈಲಾಸಕ್ಕೆ ತೆಗೆದುಕೊಂಡು ಬರುತ್ತಾನೆ.

ಅಲ್ಲಿ ಪಾರ್ವತಿಯು ತನ್ನ ಮಗನಂತೆ ಪಾಲನೆ ಪೋಷಣೆ ಮಾಡುತ್ತಾಳೆ.

ಹೌದು ನಿಜವಾಗಿಯೂ ನಡೆದಿರುವಂತ ಘಟನೆ . ಆಮೇಲೆ? ದಂತಕಥೆ ಶಿವನ ಆ ಹಂದಿಗೆ ದೈವಗಣ ಎಂದು ಹೆಸರು ಇಡುತ್ತಾನೆ.

ಅದೇ ಆ ಹೆಸರುಗಳು ಹೀಗೆ ಶಿವನು ಆ ಹೆಸರು ಏನೆಂದರೆ ಪಂಜಿ ಎಂದು ಪಂಜುರ್ಲಿ ಹಂದಿ ಎಂದು ಕರೆಯಲಾಗುತ್ತದೆ.

ಆ ಶಿವನು ಹಂದಿಗೆ ದೈವಗಣ ಎಂದು ಹೆಸರಿಡುತ್ತಾನೆ ಆಗ ಶಿವ ಮತ್ತು ಪಾರ್ವತಿ ಪ್ರೀತಿಯಲ್ಲಿ ದೊಡ್ಡದಾಗಿ ಬೆಳೆಯುತ್ತದೆ.

ಒಂದು ದಿನ ಅರಮನೆಗೆ ಎದುರು ಇದ್ದ ಗದ್ದೆಯಲ್ಲಿ . ಸರಿ ಭತ್ತ ಸುಂದರವಾಗಿ ಬೆಳೆದಿರುತ್ತದೆ . ಹೌದಾ ಹೌದು ಆವಾಗ ಆ ಭತ್ತದ ವಾಸನೆ ಗೆ ಮರು ಮರುಗು ಹೋಗುತ್ತದೆ ಹಂದಿ .

ಆಮೇಲೆ ಆ ಹಂದಿ ಆಸೆಯಿಂದ ಅದನ್ನು ತಿನ್ನಬೇಕೆಂದು ಬೇಕಾದಷ್ಟೂ ತಿಂದಿ ಉಳಿದ ಭತ್ತವನ್ನು ನಾಶ ಮಾಡಿ ಬಿಡುತ್ತದೆ.

ಆಮೇಲೆ ಇದನ್ನು ನೋಡಿದ ಪಾರ್ವತಿ ಬೇಸತ್ತು ಹೋಗುತ್ತಾಳೆ.

ಹಮ್ ಆದರಿಂದ ಶಿವ ಕೋಪಗೊಂಡು ಹಂದಿಯ ಬಾಣವನ್ನು ಬಿಡುತ್ತಾನೆ ಹಂದಿಗೆ.

ನೋವನ್ನು ತಡೆಯಲಾರದೆ ನೋಡಲಾಗದೆ ಪಾರ್ವತಿ ಮತ್ತು ಶಿವ ಸೇರಿ ಸಿರಿ ಹಾಗೂ ಆನೆ ಬಂಗಾರವನ್ನು ಗೊಂಬೆಯನ್ನು ಇಟ್ಟು ಹಂದಿಯನ್ನು ಮೇಲಿಟ್ಟು ಜೀವ ಉಳಿಸುತ್ತಾರೆ. ಹೌದಾ ಹಂಗ್ ಮಾಡಿ ಜೀವ ಉಳಿಸೋದು.

ಆಗ ಅವ್ರು ಹೇಳ್ತಾರೆ. ಭೂ ಲೋಕಕ್ಕೆ ಕಳಿಸುತ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಶಿವ ಅಧರ್ಮವನ್ನು ನಾಶ ಮಾಡಲಿ ಹಾಗೂ ಧರ್ಮವನ್ನು ಉಳಿಸಲಿ ಆತ್ಮ ರೂಪದಲ್ಲಿ ಕಳಿಸಿದ್ದನು . ಅಮೇಲೆ . ಆಮೇಲೆ ಆ ಮೊದಲು ಧರ್ಮಸ್ಥಳಕ್ಕೆ ಬಂದರು.

ಆಮೇಲೆ ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡಲು ಶಿವನನ್ನು ಆಮೆ ಆಮೇಲೆ ಸಹಾಯ ಮಾಡಿದರು ಧರ್ಮಸ್ಥಳದಲ್ಲಿ ನೆಲೆಸಿ ಅಣ್ಣಪ್ಪ ಪಂಜ್ರುಲಿ ಎಂದು ಪ್ರಸಿದ್ದರಾದರು. ಏನಂತ ಅಣ್ಣಪ್ಪ ಪಂಜುರ್ಲಿ ಅಂತ

ಹೌದು ಅದು ಕಳ್ಸಿರ್ತಾರಲ್ವ ಅವ್ರು

ಆ ಅದೇ ಆವಾಗ ಅವ್ರು ಹೇಳಿರ್ತಾರೆ ಶಿವ ಪಾರ್ವತಿ ಈ ತರ ಅಧರ್ಮವನ್ನು ನಾಶ ಮಾಡಿ ಧರ್ಮ ಉಳಿಸಲಿ ಆತ್ಮದ ರೂಪದಲ್ಲಿ ಕಳಿಸ್ತಾರೆ ಅವ್ರು ಅದುನ್ ಭೂ ಲೋಕಕ್ಕೆ

ಹ ಆವಾಗ ಅದು ಏನಂತ ಆಗುತ್ತಂದ್ರೆ ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡಲು ಆವಾಗ ಅದುಕ್ ಹೆಸ್ರು ಸಹಾಯ ಮಾಡಿದರು ಧರ್ಮಸ್ಥಳದಲ್ಲಿ ನೆಲೆಸಿ ಇವ್ರು ಆ ಅದು ಬಂದಿ ಅಣ್ಣಪ್ಪ ಪಂಜ್ರುಲಿ ಎಂದು ಪ್ರಸಿದ್ದರಾದರು.